ಹೇರ್ ಕಟಿಂಗ್ ಸಲೂನ್ ಎಲ್ಲಾ.

ಬಟ್ ರೈಲ್ವೆ ಸ್ಟೇಷನ್ ಹಾಕೈತಿ ಅಂತ ಹೇಳಕತ್ತರ ಇನ್ನ ಎಷ್ಟು ವರ್ಷ ಆಕೈತೋ ಗೊತ್ತಿಲ್ಲಾ.

ಇನ್ನೊಂದು ಎರಡು ಮೂರು ವರ್ಷ ಆಗಬಹುದು ಅಂತ ಅಂನ್ಕೊಂಡಿವಿ ನೋಡಾಣ್ಣ್ ರಿ ಏನ್ ಆಕತ್ತಿ.

ಇತರ ಶಿಪ್ ಒಳಗಡೆ ಹಡಗೊಳಗಡೆ ಹೋಗಬೇಕಂತ ಅಂದ್ರೆ ಬೆಳಗಾಂದಲ್ಲಿಎಲ್ಲಿ ಸಮೀಪ ಇಲ್ಲಾ ಇತರ ನಮ್ಮಗ್ ಹೋಗಕ್ ಬರಂಗಿಲ್ಲಾ.

ಸಮೀಪಹಿಂತ ಶಿಪ್ ನೋಡಕ್ಕು ನಮ್ಮಗ್ ಅವಕಾಶ ಸಿಗಲ್ಲಾ.

ನಾವು ಹತ್ಕೊಂಡ್ ಹೋಗ್ಬೊದು ಲ್ಲಾ ಆ ಟೆಂಪುನ ಬುಕ್ ಮಾಡ್ಬೊದು ಎಲ್ರ ಊರಿಗ್ದು ಹೊಂಟ್ರ ಬಾಳ ಮಂದಿ ಆದ್ರೆ.

ಆವಾಗಷ್ಟೆ ನಮ್ಮಗೆ ಹಿಂಗೆಲ್ಲಾ ಸ್ಟಾಲ್ ಗಿಲ್ ಎಲ್ಲಾ ಹಾಕಿರ್ತ್ತರೆ ಇಷ್ಟು ಜನ ಎಲ್ಲಾ ನೋಡೊದ ನಾವು .

ಬಟ್ ಎಲ್ಲಾ ಹೊಸ ಮೂವಿ ಬರತ್ತಾ ಇರಬೇಕು.